ಬದಿಯಲ್ಲಿ ಕಸ ಕಡ್ಡಿಗಳನ್ನು ಹಾಕಿದ್ದಾರೆ. ಇದರ ಜೊತೆಯಲ್ಲಿ ಹಸಿರು

ಸರಿಯಾದ ರೀತಿಯಲ್ಲಿ ಕ್ರಮವಾಗಿ ಬುಕ್ಗಳನ್ನು ಜೋಡಣೆ ಮಾಡಲಾಗಿದೆ ತುಂಬಾ ನೋಡಲು ತುಂಬಾ ಆಕರ್ಷಣವಾಗಿ--

ಈ ಚಿತ್ರಣದಲ್ಲಿ ಕಂಡು ಬರುವ ದೃಶ್ಯ ಏನೆಂದರೆ ಇದು ಕೂಡ ಒಂದು ಮಸೀದಿ ಅಂತ ಹೇಳ್ಬೋದು ಸೋ ಇಲ್ಲಿ ಎಲ್ಲಾ ರೀತಿಯ ಸಿಂಬಲ್ಸ್ ಗಳು ಗ್ರೀನ್ ಕಲರ್ ಅಲ್ಲಿ ಕಾಣ್ತಾ ಇದೆ.

ಮೇಲ್ಗಡೆ ಫ್ಯಾನ್ ಇದೆ ಪಕ್ಕದಲ್ಲಿ ಗಡಿಯಾರಗಳ ಗಡಿಯಾರಗಳನ್ನು ಹಾಕಿ--

ಈ ಚಿತ್ರಣ ದಲ್ಲಿ ಕಂಡು ಬರುವ ದೃಶ್ಯ ಏನೆಂದರೆ ಇದು ಕೂಡ ಒಂದು ಮಸೀದಿ ಅಂತದೇ ಹೇಳಬಹುದು ಇಲ್ಲಿ ಮುಸ್ಲಿಂ ಬಾಂಧವರು ಬಂದು --

ಈ ಒಂದು ಚಿತ್ರಣದಲ್ಲಿ ಕಂಡುಬರುವ ದೃಶ್ಯ ಏನೆಂದರೆ ಇದು ಒಂದು ಮಠ ಅನ್ನುಸ್ತಾ ಇದೆ ಮಠದ ಮುಂಭಾಗದಲ್ಲಿ --

ಮೈದಾನ ತುಂಬಾ ಚೆನ್ನಾಗಿದೆ ಗಿಡಮರಗಳಿಂದ ತುಂಬಾ ಆಕರ್ಷಣೀಯವಾಗಿದೆ.

ಈ ಒಂದು ಚಿತ್ರದಲ್ಲಿ ಕಂಡು ಬರುವ ದೃಶ್ಯವಿದು ಒಂದು ಕೆ.ಎಸ್. ಕೆ.ಎಸ್.ಆರ್ಟಿ.ಸಿ ಬಸ್ ಸ್ಟಾಂಡು ತುಂಬಾ ಬಸ್ಗ ಳು ನಿಂತಿದ್ದಾವೆ .

ಈ ಒಂದು ಚಿತ್ರಣದಲ್ಲಿ ಕಂಡುಬರುವ ದೃಶ್ಯ ಏನೆಂದರೆ ಇದು ಒಂದು ಫ್ರೂಟ್ಸ್ ಶಾಪ್ ಅಂತ ಹೇಳ್ಬಿಟ್ಟು ಇಲ್ಲಿ ಬಗೆ ಬಗೆಯ ರೀತಿಯ ಫ್ರೂಟ್ಸ್ ಗಳು ಕಂಡುಬರ್ತಾ ಇದೆ. ಆಪಲ್ --

ಕಲ್ಲಂಗಡಿ ಹಣ್ಣಿನ ಶಾಪ್ ಇದು ಆ ಒಂದು ಹಣ್ಣನ್ನು ಸರಿಯಾದ ರೀತಿಯಲ್ಲಿ ಜೋಡಿಸುವ ಕ್ರಮಾನು ನೋಡಿದರೆ ತುಂಬಾ ಖುಷಿಯಾಗುತ್ತೆ.